ಇದು ಬಳ್ಳಾರಿಯಲ್ಲಿ ಇರುವಂತ ಕಲ್ಯಾಣ ಕರ್ನಾಟಕ ಸಾರಿಗೆ ಆಗಿದೆ ಈ ಸಾರಿಗೆ ಅಲ್ಲಿಅತಿ ಹೆಚ್ಚುಜನರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾರಿಗೆ ಸರಕು ಮತ್ತು ಸೇವೆಗಳನ್ನು ಸಲ್ಲಿಸುವುದಕ್ಕೆ ಮಾರುವುದಕ್ಕೆ--